ಅಂದ್ರೆ ಅವ್ರಿಗೆ ಇಷ್ಟ ಇದಿಯೋ ಅವರವ ಸ್ಟೈಲ್ ಅವರವರಿಗೆ ಇಷ್ಟ ಅಲ್ವಾ ಅಂದ್ರೆ--

ಇದು ಫುನ್ಕ್ಷನ ಅಲ್ಲಿ ಫುಲ್ ಗ್ರ್ಯಾಂಡ ಆಗಿ ಬಟ್ಟೆ ಅದನ ಇದನ್ --

ಪದ್ಮವಳಿ ಆಫೀಸ್ ಬಾಕ್ಸ್ .

ಇದ. ಇದು ಇರತ್ತ್ ನಂದು ನಮ್ಮ್ ಕಡಿಮೆ ರೇಟ್ ಇಂದ ನಮಗೆ ಈ ಮಾಲ್ ಅಲ್ಲಿ ನಮಗೆ ಸಸ್ತಾ ರೇಟ್ ನಲ್ಲಿ ಇಲ್ಲಿ--

ಹಲವಾರು ಎಲ್ಲ ತರಹದ ಗೋಲ್ಡನ್ ಇಲ್ಲ ಇದರಲ್ಲಿ ಮತ್ತೆ ಇದು ಆಟದ ವಸ್ತುವನ್ನು ಇರುತ್ತದೆ.